ಅವ್ರಿಗೆ ಒಂದು ಒಳ್ಳೆ ರೀತಿ ಒಂದು ಸಂಸ್ಕಾರ ಇದಂಗ್ ಅನ್ನಸುತ್ತೆ.

ಸಾಂಸ್ಕೃತಿಕ ಕಲೆಯನ್ನ ಮುಂದವರೆಸಕ್ಕೆ ಒಂದು ಅವಕಾಶ ಸಿಗುತ್ತೆ.

ನಾವು ಹಿಂದೂಗಳು ಹೇಗೆ ಹಿಂದು ದೇವಸ್ಥಾನಗಳಲ್ಲಿ ಪೂಜೆ ಎಲ್ಲಾ ಮಾಡತ್ತೀವೋ --

ಹಾಗೇನೆ ಕ್ರಿಶ್ಚಿಯನಸು ಅವರ ಚರ್ಚ್ ಅಲ್ಲಿ ಅಹ್ ಆಚರಣೆ ಮಾಡತ್ತಾರೆ.

ಅನ್ನ ಕಾರಣಕ್ಕೆ ಹೇರ್ ಕಟ್ ಮಾಡಿಸ್ಕೊಂತ್ತರೆ.

ಕಷ್ಟಕಾಲದಲ್ಲಿ ಲೋನ್ ಗಳು ಎಲ್ಲಾನು ನಾವು ಬ್ಯಾಂಕಿಂದ ತೋಕೋಳೋವಂತ ಅವಕಾಶ ಇರುತ್ತೆ.

ಪ್ರತಿಯೊಬ್ಬ ಬಂದು ಅಹ್ ಪ್ರವಾಸಿಗರು ಬಂದು ನೋಡುವಂತ ಆ ಸ್ಥಳ ಆಗಿವಾಗಿದೆ.

ಎಲ್ಲಾ ಬುಕ್ಸ್ ಗಳು ಸಿಗುವಂತ ಸ್ಥಳ ಆದ್ರೆ ಇನ್ನು ಅನುಕೂಲ ಆಗಿರುತ್ತೆ ಕಾಲೇಜ್ ಹತ್ರದಲ್ಲಿ ಇದ್ರೆ ಒಳ್ಳೆದು ಅಂತ ಅನ್ನಸುತ್ತೆ.

ನಾವು ವಾಕ್ ಮಾಡಕಂತ ಹೋಗತ್ತಿವಿ ಪ್ರತಿದಿನ ನಾವು ಪಾರ್ಕ್ ಅಲ್ಲಿ ವಾಕ್ ಮಾಡತ್ತಿವಿ ಪ್ರತಿಒಬ್ರು ವಾಕ್ ಮಾಡತ್ತರೆ.

ವಿಶೇಷವಾಗಿ ಪೂಜೆ ನಡೆಯುದರಿಂದ ಪ್ರತಿಯೊಂದು ಹೆಂಗಸ್ರು ಜಾಸ್ತಿ ಇಷ್ಟಪಟ್ಟು ಹೋಗತ್ತರೆ ದೇವಸ್ಥಾನಗಳಿಗೆ --

ಹೂವಿನ ಮಾರ್ಕೆಟು ನ್ ನಮಗೆ ಪೂಜೆಗಳಿಗೆ ಉಪಯೋಗಿಸುವಂತ ಹೂವು ದೇವಸ್ಥಾನಕ್ಕೆ ಉಪಯೋಗಿಸುವಂತ ಹೂವು.

ಪ್ರತಿಯೊಬ್ರು ಹೂವನ್ನ ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ಉಪಯೋಗಸ್ಕೊತ್ತಿವಿ.

ಮನೆಗಳಲ್ಲಿ ಬೇರೆಬೇರೆ ಫಕ್ಷನ್ ಗಳಿಗೂ ಹಣ್ಣಗಳನ್ನು ಉಪಯೋಗಸ್ತೀವಿ.

ಅತಿಯಾಗಿ ಪ್ರತಿದಿನ ನಾವು ಸೇವನೆ ಮಾಡುವಂತದ್ದು ಹಣ್ಣು.

ವಿದ್ಯಾರ್ಥಿಗಳು ತುಂಬಾ ಇಷ್ಟ ಪಟ್ಟು ಕೆಲಒಬ್ರು ಒತ್ತಾರೆ.

ನಂದಿನಿ ಪದಾರ್ಥಗಳೆಂದರೆ ತುಂಬಾ ಇಷ್ಟ ಪಡುವಂತ ಪದಾರ್ಥ ಅದು ಎಲ್ಲರು ಉಪಯೋಗಸಬಹುದು.

ನಮ್ಮ ಮದ್ವೆಗಳಲ್ಲಿ ನಮ್ಮ ಹಳ್ಳಿ ಅಹ್ ಮದ್ವೆಗಳಲ್ಲಿ --

ಪ್ರತಿಒಂದು ಆಡಂಬರ ಖುಷಿಯಿಂದ ಮದ್ವೆ ಆಚರಣೆ ಮಾಡತ್ತಿವಿ.

ಟ್ರೈನ್ ಇದೆ ಸ್ವಿಮ್ಮಿಂಗ್ ಫುಲ್ ಇದೆ ಪ್ರತಿಯೊಂದು ಚನ್ನಾಗಿದೆ ನಮ್ಮ್ ಗಾಂಧಿ ಪಾರ್ಕ್ ಶಿಮೊಗ್ಗದಲಿ --

ಅದ್ರ ರಂಗೋಲಿ ಹಾಕಿ ಕಲರ್ ಹಾಕಿ ಅದ್ನ ಚಂದವಾಗಿ ಕಾಂಸೋಹಂಗೆ ಮಾಡಕ್ಕೆ ಒಂದ ಇಷ್ಟಪಟ್ಟ ಮಾಡೋವಂತ ಕಲೆ ಆಗಿರುತ್ತೆ.

ಒಂದು ಗುಹೆ ಅಂತ ಹೇಳತ್ತರೆ ಸುರಂಗ ಮಾರ್ಗ ಇರತ್ತಿತ್ತು ಅದು ಗುಹೆ ಅಂತ ಹೇಳತ್ತರೆ.

ಚನ್ನಾಗಿರುತ್ತೆ ನೋಡಕ್ಕು ಒಳ್ಳೆ ಪ್ಲೇಸ್ ಅಲ್ಲಿ ಒಳ್ಳೆ ಜಾಗದಲ್ಲಿ ಇದೆ.

ತುಂಬಾ ಚನ್ನಾಗಿರುತ್ತೆ ಒಳ್ಳೆ ಮೂತಿಯೆಲ್ಲಾ ಚಂದ ಇರುತ್ತೆ ಅದ್ರದು.

ಆದ್ರೆ ಆ ಹೂವನ್ನ ಬೆಳೆಯೋರು ತುಂಬಾ ಕಷ್ಟಪಟ್ಟು ಬೆಳದಿರತ್ತರೆ ನಾವ್ ಚನ್ನಾಗಿ ಅದನ್ನ --

ಹಿಂದಿನ ಹಳ್ಳಿಗಳೆಲ್ಲಾ ಬಟ್ಟೆ ತೊಳೆಯಕ್ಕೆ ಹೊಳೆಗಳಿಗೆ ಹೋಗತ್ತಾ ಇದ್ದು --

ಆದ್ರೆ ಜೂ ಗಳಲ್ಲಿ ಇರುತ್ತೆ ಸಿಂಹ.

ಮನೆಗೆ ಬಂದಾಗ ಸಾದಾರಣವಾಗಿ ಮನೆ ದ್ವಾರ ಹೇಗೊ ಹಾಗೆ ರೂಮ್ ಗಳನ್ನು ಅಷ್ಟೆ ಇಷ್ಟ ಪಡ್ತೀವಿ ನಾವು.

ಮಳೆಆಗೋದ್ರಿಂದ ಮಳೆಆಗೋದ್ರಿಂದ ಅನಕೂಲ ಆಗುತ್ತೆ ಬೆಳೆ ಚನ್ನಾಗಿ ಇರುತ್ತೆ ಅಂತ.

ಸಾದರ್ ಟಾಕಿ ಮಕ್ಕಳಿಗೆ ಆಟ ಆಡಕ್ಕೆ ಅಹ್ ತುಂಬಾ ಇಷ್ಟ ಆಗುತ್ತೆ.

ಅದು ತುಂಬಾ ನೂರಾರು ವರ್ಷಗಳ ಇತಿಹಾಸ ಇರುತ್ತೆ.

ಗವರ್ನಮೆಂಟ್ ಬಸು ಉಹ್ ಇದೊಂದು ಇವಾಗೊಂದು ಖುಷಿ ವಿಷ್ಯಾನೆ.

ಸಿದ್ರಾಮ್ಯಂಗೂ ಥ್ಯಾಂಕ್ಸ್ ಹೇಳಬಹುದು ಈ ಮುಕಾಂತರ --

ಚೇಪೆನ್ ತುಂಬಾ ಉಪಯೋಗಸ್ಕೊಂತ್ತರೆ ವೆಹಿಕಲ್ ಓಡಾಡಕ್ಕೆ ಜನ ಓಡಾಡಕ್ಕೆ ಆಕಡೆ ಇಂದ ಈಕಡೆ ಓಡಾಡಕ್ಕೆ ಎಲ್ಲಾ ಅನಕುಲಾ ಆಗುತ್ತೆ.